ಇವಾರ್ ಇಲ್ಲ ಅಂದ್ರೆ ನಮಗೆ ಬೆಳಕು ಬರುದಿಲ್ಲ.

ಸೂರ್ಯನ್ ಸುತ್ತ ನಾವು ಭೂಮಿ ಎಲ್ಲ ಸುತ್ತುತ್ತೆ.

ಹಣ್ಣುಗಳಿದ್ರೆ ಎಲ್ಲ ಹಣ್ಣುಗಳ ಒಂದು ಶಿಬಿರ ಮಾಡ್ತಾರೆ.

ಒತ್ತಾಯ ಮಾಡಬಹೂದು ಯಾಕಂದ್ರೆ ಅಂದ್ರೆ--

ಅಪಾರ್ಟ್ಮೆಂಟನ್ನು ಕಡಿಮೆ ಎ ಮಾಡಬೇಕು --

ಅಪಾರ್ಟ್ಮೆಂಟ್ ಕಟ್ಟಿದರೆ ಅಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ.

ಚೆನ್ನಾಗಿ ಉಪೋಯೋಗಿಸಬೇಕು ಉಪಯೋಗಿಸಿದ್ ನಂತರ ಅವ್ರು ಚೆನ್ನಾಗಿ ಜೇವನವನ್ನು ನಡೆಸಬೊಹುದ್ ನಾವು--

ಹಾಗೆ ನಾವ್ ವ ಅ ನಮಗೆ ಮಳೆಯೂ ಹೆಚ್ಚ್ ಬೇಕೆಂದರೆ ಗಿಡವನ್ನು ಹೆಚ್ಚು ಬೆಳಿಸ್ಬೇಕು ಆದ್ರೆ ಈಗ ನಾವು--

ಆದರೆ ಆದರೆ ಈಗ ಸರಿಯಾಗಿ ಟ್ರೇನು ಬರುತ್ತಿಲ್ಲ.

ಹಾಗೆ ಅದೇ ರೀತಿ ಹಾಳು ಮಾಡುತ್ತಾರೆ ಕ್ಲೀನ್ ಆಗಿ ಇಟ್ಟುಕೊಳ್ಳುದಿಲ್ಲ.

ಕಂಪ್ಯೂಟರ್ ನಲ್ಲಿ ಇರುವಂಥಹ ಸಿಸ್ಟಮ್ ಅಲ್ಲಿ ಇರುವಂತಹ ಎಲ್ಲರೂ--

ಹಾಗು ಚೆನ್ನಾಗಿ ಮಾಡ್ತಾರೆ ಸಾಫ್ಟ್ವೇರ್ ಗಳನ್ನೂ --